ಇದು ಒಂದು ಕ್ಷೌರಿಕನ ಅಂಗಡಿ ಇಲ್ಲಿ ಒಬ್ಬ ಮೊಬೈಲ್ ಅನ್ನು ನೋಡಿತಿದ್ದಾನೆ ಅರಶಿನ ಕಲರ್ ಟವಲ್ ಅನ್ನು ಹಾಕಿದ್ದಾನೆ ಮತ್ತು ಹಿಂದೆ ಕನ್ನಡಿ ಇದೆ ಮುಂದೆಯು ಸಹ ಕನ್ನಡಿ ಇದೆ .

ಇದು ಒಂದು ರೈಲ್ವೆ ಸ್ಟೇಷನ್ ಅಥವಾ ಎರ್ಪೋರ್ಟ್ ಆಗಿದೆ ಇಲ್ಲಿ ಒಂದು ಟಿ.ವಿ ಯನ್ನ ನೋಡಬಹುದು ಚೈರು ಗಳನ್ನ ನೋಡಬಹುದು ಟೈಲ್ಸ್ ಸಹ ಸುಂದರವಾಗಿದೆ ಮೇಲಿನ ಮೇಲೂ ಸಹ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ .

ಇದು ಒಂದು ಸುಂದರವಾದ ಕೆರೆಯಾಗಿದೆ ಚಿಕ್ಕ ಕೆರೆಯಾಗಿದೆ ಚಿಕ್ಕ ಕೊಳದ ರೀತಿ ಕಾಣಿಸುತ್ತಿದೆ ಹಿಂದೆ ಮುಂದೆ ಗಿಡ ಮರಗಳು ಸಹ ಇದವೆ ದಟ್ಟವಾದ ಅರಣ್ಯ ಸಹ---

ಮುಂದೆ ರಸ್ತೆನು ಸಹ ಸುಂದರವಾಗಿದೆ ಮತ್ತೆ ಶೆಡ್ ಗಳಲ್ಲಿ ಜನರು ಗ್ರಾಹಕರು ತರಕಾರಿಗಳನ್ನು ಕೊಂಡುಕೊಳ್ಳುತ್ತಿದ್ದಾರೆ .

ಇವರು ಡಾಕ್ಟರ್ ಆಗಿದ್ದಾರೆ ಇವರು ಡಾಕ್ಟರು ಜನಗಳು ನಿಂತಿದ್ದಾರೆ ಪೇಶಂಟ್ಗ ಳಿಗೆ ನೋಡಿ ಚಿಕಿಸ್ತೆಯನ್ನು ಕೊಡುತ್ತಿದ್ದಾರೆ ಮತ್ತು ಅಲ್ಲಿ ನಾವು ನೋಡಬಬಹುದು ಟ್ಯಾಬ್ಲೇಟ್ಸ್ ಸಿರಪಗಳು ಸಹ ಇದಾವೆ ಇವರು ಏನೋ ಟ್ಯಾಬ್ಲೆಟ್ಗ ಳನ್ನ ಬರೆದು ಪೇಶಂಟ್ಗ ಳಿಗೆ ಕೊಡುತ್ತಿದ್ದಾರೆ .

ಸುಮಾರು ದೊಡ್ಡ ವ್ಯಕ್ತಿಗಳು ಸಹ ನಿಂತಿದ್ದಾರೆ ಮ್‌ ಒಬ್ಬ ಒಬ್ಬರಿ ಪುರಸ್ಕಾರವನ್ನು ನೀಡಿ ಗೌರವಿಸುತ್ತಿದ್ದರೆ ಇದು ಒಂದು ಕಾರ್ಯಕ್ರಮವಾಗಿದೆ .

ಇವರು ಸಹ ಡಾಕ್ಟರ್ಗಳು ಆಗಿದ್ದಾರೆ ಡಾಕ್ಟರ್ ನೋಡಿ ಮುಖಕ್ಕೆ ಮಾಸ್ಕ್ಗಳನ್ನ ಹಾಕಿದ್ದಾರೆ. ಕೊರೊನ ಟೈಮ ಲ್ಲಿ ಮಾಸ್ಕ ಹಾಕಿರೋಹಂತ ಮಾಸ್ಕ ಹಾಕಿದ್ದಾರೆ. ಇದು ಸಾರ್ವಜನಿಕರ ಆಸ್ಪತ್ರೆ ಆಗಿದೆ ಇಲ್ಲಿ ಸಿಸ್ಟರ್ ಸಹ ಇದಾರೆ ಪೇಶಂಟ್ ಸಹ ಇದಾರೆ.

ಇದು ಡಿ.ಎಸ್.ಪಿ ಕಾಫಿ ಸೋಡಾ ಶಾಪ್ ಆಗಿದೆ ಈ ಸೋಡಾ ಡಿ.ಎಸ್.ಪಿ ಕಾಫಿ ಸೋಡಾ ಶಾಪ್ನಲ್ಲಿ ಇಲ್ಲಿ ಪುಷರು ಮಹಿಳೆಯರು ಮಕ್ಕಳು ಬಂದು ಇಲ್ಲಿ ಪಾನೀಯಗಳನ್ನು ಕುಡಿದುಕೊಂಡು ಹೋಗುತ್ತಾರೆ.